ಮತ್ತೊಬ್ಬ ವ್ಯಕ್ತಿ ರಕ್ಕವನ್ನು ತೆಗೆದುಕೊಂಡು ಎಣಿಸಿಕೊಳ್ಳುತ್ತಾ ಹೊರಗೆ ಬಂದಿದ್ದಾನೆ ಮತ್ತು ಇಲ್ಲಿ ಬಾಗಿಲ ಮೇಲೆ--

ಮತ್ತು ಇಲ್ಲಿ ವಿದ್ಯಾರ್ಥಿಗಳನ್ನು ಮುಂದಕ್ಕೆ ಬರುತ್ತಾ ಇದಾರೆ ಮ --

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಇಲ್ಲಿ ಒಂದು--

ಕೆಂಪು ಬಣ್ಣದಲ್ಲಿ ಕನ್ನಡ ಮತ್ತು ನೀಲಿ ಬಣ್ಣದಲ್ಲಿ ಇಂಗ್ಲೀಷ್ದಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ತರಕಾರಿ ಅಂಗಡಿ--

ಡಬ್ಬಿಗಳನ್ನು ಕಂಡು ಬರುತ್ತ ಇದೆ ಮತ್ತು ಹಿಂದುಗಡೆ--

ಮತ್ತು ಇಲ್ಲಿ ಬಿಳಿ ಬಣ್ಣದ ಗಾಡೆಯನ್ನು ಕಂಡು ಬರುತ್ತಾ ಇದೆ.

ನಮಗೆ ಇಲ್ಲಿ ಒಂದು ಮೈದನವನ್ನು ಕಂಡು ಬರುತ್ತಾ ಇದೆ.

ಒಂದು ಪೇಪರ್ ನ ಮೇಲೆ ಬರೆಯುತ್ತಾ ಇದ್ದಾನೆ ಮತ್ತು--

ಚಿತ್ರದಲ್ಲಿ ತೋರಿಸಿದಂತೆ ಇದು ಒಂದು ಭವನವನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಕುಡ್ಜಿಯನ್ನು ಕಂಡು ಬರುತ್ತಾ ಇವೆ.

ಇಲ್ಲಿ ನಮಗೆ ಒಂದು ಹೋಟೆಲ್ ಕಂಡುಬರುತ್ತಾಯಿದೆ.

ಮತ್ತು ಗ್ವಾಡೆಯ ಮೇಲೆ ದೇವರ ಚಿತ್ರವನ್ನು ಅಂಟಿಸಿದ್ದಾರೆ ಮತ್ತು ಅದರ ಮೇಲೆ ಹೂವಿನ ಸರವನ್ನು ಹಚ್ಚಿದ್ದಾರೆ.

ಹಲವಾರು ವ್ಯಕ್ತಿಗಳನ್ನು ನಡೆದುಕೊಳ್ಳುತ್ತಾ ಹೋಗುತ್ತಾ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು--

ಕಟ್ಟಡ ಕಂಡು ಬರುತ್ತಾ ಇದೆ ಅದರ ಮೇಲೆ ಮರಾಠಿಯಲ್ಲಿ ಬರೆಲಿ ಪಟ್ಡಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜಿಮ್ ಅನ್ನು ಕಂಡು ಬರುತಾ ಇದೆ.

ಮತ್ತು ಇಲ್ಲಿ ಹೊರಗಡೆ ಎರಡು ನಾಯಿಗಳು ಇವೆ.

ಮತ್ತು ಇಲ್ಲಿ ಹಸಿರು ಬಣ್ಣದ ಜಾಲಿಗಳನ್ನು ಹಾಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲೊಂದು ಆರತಿ ಬುಕ್ --

ತ್ತು ಗೋಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿದ್ದಾರೆ ಮತ್ತು ಇಲ್ಲಿ ಎರಡು--